ಇಲ್ಲಿ ಎಲ್ಲಕು ಅನುಕೂಲನೆ ಕ ಕೆರೆ ಇದ್ರೆ ನಮ್ಮೂರಲ್ಲಿ ಯಾವುದೇ ಕೆರೇನೇ ಇಲ್ಲ ಕಾಲಿಗಳು.

ಆಪರೇಷನ್ ಮಾಡಬೇಕು ಅಂದ್ರು ನಮಗೆ ಆಪರೇಷನ್ ಮಾಡಿಸಿ ಕೊಳ್ಳಿಕ್ಕೆ ಶಕ್ತಿ ಇಲ್ಲ ನಾವು ಮಾಡಿಸಿ ಕೊಳ್ಲಿಲ್ಲ.